ಕಾಣಸ್ತಾ ಇದ್ದು ಸುತ್ತಲೂ ಗ್ರೀನರಿ ಇಂದ ತುಂಬಿದೇ ಇದು ರೌಂಡು ಬ್ರಿಡ್ಜಿನ ಕೆಳಗಡೆ ರೌಂಡ್ ಶೇಪಲ್ಲಿ ಕಟ್ಟಡ --

ಇದೊಂದು ಸ್ಕೂಲ್ ಕ್ಯಾಂಪಸ್ ಆಗಿದ್ದು ಇಲ್ಲಿ ಒಟ್ಟು ಆರು ಬಸ್ಗಳಿವೆ ಒಂದು ಬಸ್ಸಿಗೆ ಬ್ಲೂ ಕಲರ್ ಲೈಟ್ ಮತ್ತು ಇನ್ನೊಂದು ಬಸ್ಸಿಗೆ ಡಾರ್ಕ್ ಬ್ಲೂ ಕಲರ್ ಶೇಡ್ ಅನ್ನು ಕೊಟ್ಟಿದ್ದಾರೆ.

ಒಂದು ಕೋರ್ಟಿನ ಆವರಣ್ದಂತಿದೆ ಇಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಯೋಳು ಹತ್ತು ಜನ ವ್ಯಕ್ತಿಗಳಿದೇ ಆಮೇಲೆ ಬ್ಲೂ ಕಲರ್ ನನ್ನಿ ಡೋರು ಬಾಗಿಲುಗಳಿವೆ ಅದರಲ್ಲಿ ಎರಡು ಬಾಗಿಲು ಮುಚ್ಚಿದೆ ಎರಡು ಬಾಗಿಲು ತೆರೆದಿವೆ ಮೇಲ್ಗಡೆ ಮೂರು ಕಿಡ್ಕಿಗಳು ಮುಚ್ಚಿವೆ ಮೂರು ಬಾಗಿಲುಗಳು ತೆರೆದಿವೆ. ಇಬ್ರು ಪೊಲೀಸ್ನವರಿದರೆ ಆಮೇಲೆ ಇಬ್ಬರು ವ್ಯಕ್ತಿಗಳು ಸೊಂಟದ ಮೇಲೆ ಕೈ ಎತ್ತಿಕೊಂಡು ನಿಂತಿದ್ದಾರೆ ಇ-ಇಬ್ರು ಲೇಡೀಸ್ ಮೂರ್ ಜನ ಲೇಡೀಸ್ ಇದ್ದಾರೆ